ಇಲ್ಲಿ ಏನಪ್ಪಾ ಅಂತ ನಮಗೆ ಯಾವ್ ತರಹದ ಫುಡ್ ಬೇಕೋ ಆಹ್ಹ್ ತರಹದ ಫುಡ್ ಅನ್ನು ನಾವು ಆರ್ಡರ್ ಮಾಡಬಹುದು ನಾವು ಆರ್ಡರ್ ಮಾಡಿ ಒಂದ ಹತ್ ಹದ್ನಾಯ್ಡು ನಿಮಿಷ ಕೊರಿಯರ್ ಮಾಡ್ತಾರಾ ನಮಗೆ ಯಾವ ಫುಡ್ ಬೇಕೋ ಆ ಫುಡ್ ಅನ್ನ --

ಇಲ್ಲೆನಪ್ಪ ಅಂತಂದ್ರ ಜಿಮ್ ಜಿಮ್ ಐತಿ ಜಿಮ್ ಯದಕ್ ಹೊಕ್ಕಾರಪ್ಪ ಅಂದ್ರೆ ಬಾಡಿನ ಫಿಟ್ನೆಸ್ ಮಾಡ್ಕೊಳ್ಳೋಕೆ ಹೊಕ್ಕರ.

ಸಹಾಯವನ್ನ ಮಾಡ್ಬೇಕು ಅಲ್ಲೇ ನಮ್ದು ಏನಾಕತ್ತಪ್ಪಾಂತಂದ್ರೆ ಎಕ್ಸಸೈಸ್ ಅಕೋ ಆಗೋಬಿಡ್ತತಿ ಯೋಗ ಮಾಡಬೇಕು ಅವ್ನೆಲ್ಲಾ ಮಾಡಬೇಕು ಇದು ಒಳ್ಳೇದೇ ಬಿಡು ಅದ್ರೆ --

ಆದರೆ ಏನಪ್ಪಾ ಅಂತಂದ್ರ ಡೆಕೋರೇಷನ್ ಮಾಡೋದು ಮನಿ ಕಟ್ಟೋದು ನಮಗೆ ಏನ್ ಏನ್ ಬೇಕೋ ಅದೆಲ್ಲ ಮಾಡೋದು ನಾವು ಪೇಪರ್ ಏನಪ್ಪಾ ಅಂತಾದ್ರ ವೇಸ್ಟ್ ಪೆಪೆರ್ನೆ ಲ್ಲಾ ಹಾಳ್ ಮಾಡ್ಬಾರ್ದು ಅದ್ರಿಂದಾ --

ಇದೇನಪ್ಪ ಅಂದ್ರೆ ಫೀವರ್ ಇರತೈತಿ ಅಂತ ಹೇಳ್ತಾರೆ ಆದ್ರೆ ಅಷ್ಟೇ ಫೀವರ್ ಇದ್ರೂ ಕೆಮಿಕಲ್ --

ಬಟ್ ಚಲೋ ಇರ್ತದ್ ಬಿಡು ಬಟ್ ಎಲ್ಲದಿನನು ಚಲೊನು ಇರೋಂಗಿಲ್ಲ ಅಲ್ಲ ಕಷ್ಟನು ಪಡಬೇಕು ಅವ್ರು ಕಷ್ಟ ಪಟ್ಟು ಅವ್ರ್ ಕಾಲ್ಕ್ಯುಲೇಷನ್ ಅದ್ದೆಲ್ಲ ಬಹಳ ಕಷ್ಟ ಇ --

ರೋಡ್ ಅನ್ನಾ ಮಾಡ್ತಾರಾ ಇದೇನಪ್ಪ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಾಕ ಏನಾಗೈತಿ --

ಅಲ್ಲೆಲ್ಲ ಕಲ್ಲಿನಿಂತ್ರ ಸಹ ಏನ್ ಮಾಡ್ಯಾರ ಕಾಟಿಯರ ಮೇಲೆ ಕಬ್ಬಿಣದ ಒಂದು ಸೇತುವೆ ತರ ಮಾಡ್ಯಾರ.

ಆಮೇಲೆ ಈ ಚೇರ್ ಏನ್ ಮಾಡ್ವವಪ್ಪ ಅಂತಂದ್ರ ಕುತ್ಕೊಳ್ಳೋಕ ಬಹಳ ಆಶ್ರಯ ಅಕ್ಕವು.

ಶೆಕೆ ಶೆಕೆ ಅನ್ನೋದಾಗಲಿ ಏನೇ ಆಗಲಿ ಇಲ್ಲೇನು ಆಗೋದಿಲ್ಲ.

ಎಲ್ಲದರಲ್ಲೂ ಮೇಲುಗೈ ಅಂತ ನಾವು ಏನ್ಮಾಡಬಹುದು ಹೇಳ್ಬಹುದು ಈವನ್ ಕ್ರಿಕೆಟ್ ಅಲ್ಲ ಈವನ್ ಫೈರ್ ಇಂಜಿನ್ ಅಗು ಮಹಿಳೆಯರ್ನ ತಗೋಬೇಕು ಅನ್ನೋದೇ ನನ್ನ ಆಶೆ.

ಇದೇನಿದಪ್ಪ ಅಂತಂದ್ರೆ ದೊಡ್ಡ ಬಿಲ್ಡಿಂಗ್ ಐತಿ ಇದೇನಪ್ಪ ಅಂದ್ರೆ ಮೂರ್ ಫ್ಲೋರ್ ಐತಿ ಮತ್ತೇ ಇದೇನಪ್ಪ ಅಂದ್ರೆ --

ಹದ್ನಾಯ್ಡ್ ನಮ್ ಅದೆಲ್ಲ ನಂದೇನಪ್ಪಾ ಅಂದ್ರೆ ಮೂಡು ಕಲ್ಪನೆ ಅಂತ ಸಹ --

ಆಹ್ಹ್ ಮಹಿಳೆಯರಿಗೆ ಅಂದ್ರೆ ಗೊತ್ತು ನಿಮಗೆ ಭರತನಾಟ್ಯ ಮಾಡ್ತಾರಾ ಮತ್ ವೆಶ್ಟನ್ ಡಾನ್ಸು ಇತರ ಡಾನ್ಸ್ ಮಾಡೋಕ್ ಹೊಂತರ ಅವ್ರಿಗೆ ಡಾನ್ಸ್ ಕಳಿಸ್ತರ್ ಇವರ್ಗೋಬ್ರೆನಪ್ಪಾಂದ್ರ ಟ್ರೇನಿಂಗ್ ಕೊಡೋಕೆ ಒಬ್ರು ಮೇಡಂ ಇರ್ತರ್ ಅವ್ರು ಹೆಂಗ್ ಹೇಳ್ತರ ಆತರ ಏನ್ ಮಾಡ್ತಾರಾ ಡಾನ್ಸ್ನ ಮಾಡ್ತಾರ .

ಇಲ್ಲಿ ಏನಪ್ಪಾ ಅಂತಂದ್ರ ಗಾರ್ಡನ್ ಇದೆ ಗಾರ್ಡನ್ ಸುತ್ತಲೂ ಏನಪ್ಪಾ ಗಿಡಗಳು ಇದಾವು ಮತ ಏನಪ್ಪಾ ಅಂತಾದ್ರ ದೇವಸ್ಥಾನ ಇದೆ.